ಇನ್ನೊಂದು ಗಾರ್ಡನ್ ಇದೆ ಅಲ್ ಕುಂದ್ರಕ್ಲ್ ನೆಲ್ಲ ಬರಂಗ್ ಮಾಡ್ಯಾರ್ ಮತ್ತ ಗಾರ್ಡನ್ ಇದೆ ಸಣ್ಣ ಸಣ್ಣ ಗಿಡಗಳು ಇದಾವು ದೊಡ್ಡ ದೊಡ್ಡ ಗಿಡಗಳು ಇದಾವು ಸುತ್ತಮುತ್ತ.

ಒಂದು ರೋಮಿದೇ ಆ ರೋಮಲ್ಲಿ ಯಾವುದೇ ತರ ಟೇಬಲ್

ಇದು ಬಂದು ಬಟ್ಟೆ ಅಂಗಡಿ ಅಲ್ಲಿ ಎಷ್ಟು ಜನ ಬಂದ್ ನಿಂತಿದ್ದಾರೆ ದೊಡ್ಡವರು ಚಿಕ್ಕವರು ಮಹಿಳೆಯರು ಎಲ್ಲಾ ಈ ಕಡೆ ನಿಂತಿದೆ ಈ ಕಡೆ ಕುರ್ಚಿಗಳು ಇದವು ನಿಂತವ್ರೆಮಹಿಳೆಯರು ಎಲ್ಲಾ ನಿಂತವ್ರೆ.

ಮತ್ತೆ ಇದು ಬಾಗಿಲು ಇದಾವೆ ಡಿಸೈನ್ ಆಗಿ ಪೇಂಟಿಂಗ್ ಇದೆ ಬ್ಲಾಕ್ ಲೈಟ್ ಬ್ಲಾಕ್ ಕಲರ್ ದೊಡ್ಡದಾಗಿ.

ಇದು ಗೋಲ್ ಗುಂಬಜ್ ಮೇಲೆ ನಿಂತ ಸೈಡ್ ನೋಡದಾಗ್ ಇದು ಒಂದು ಕೋಟೆ ಕಾಣಸುತ್ತೆ ಬಾಜು ರಾಣಿ ಸ್ನಾನ ಮಾಡೋದು ಒಂದು ಇದು ಐತೆ.

ಒಂದು ಬಟ್ಟೆ ಅಂಗಡಿ ಇದೆ ದೊಡ್ಡದು ಸೇಲ್ ಐತೆ ಇಲ್ಲಿ ಇದ್ರು ನಿಂತರ.

ಇದು ಒಂದು ಕೇಕಿನ್ ಅಂಗಡಿ ಐತಿ ಪುಲ್ ಎಲ್ಲೊ ಕಲರ್ ಲೈಟಿಂಗ್ ಕೇಕಗೋಳ್ನ ಇಲ್ಲಿ ಸೈಡಿಗ್ ಎರಡು ಕೂರಚಿಗೋಲ್ ಇಟ್ಟರ್.

ಇದು ಒಂದು ಹಳೆ ಕಾಲದ ಕೋಟೆ ಇದೆ ದೊಡ್ಡದಾಗಿ ಸಣ್ ಸಣ್ಣದವು ಮೂರು ಬಾಗಿಲು ಅದವು.

ಈ ಸೈಡ್ ಒಂದು ಬಕ್ಲು ಈ ಸೈಡ್ ಒಂದು ಬಾಕ್ಳು ಇದೆ ಈ ಸೈಡ್ ತೆಗಿದಿದೆ ಆಕದ ದು ಮುಚ್ಚಿದೆ ಇಬ್ಬರು ನಿಂತಿದಾರೆ ಲೈಟಿಂಗ್ ಆಕಿರೇ ಫುಲ್ ಪಾತ್ರಸುತ್ತೆ ಇದು

ಇದು ಒಂದು ಕೋಚಿಂಗ್ ಸೆಂಟರ್ ಐತೆ ದೊಡ್ದುದಾಗಿ ಬಿಲ್ಡಿಂಗ್ ಅಲ್ಲಿ ಒಂದು ಎಕ್ಸಲೆಂಟ್ --

ಇದು ಒಂದು ಬೋರ್ಡ್ ಹಾಕಿದರೆ ಬ್ಲಾಕ್ ಕಲರ್ ಅಲ್ಲಿ ವೈಖರಲ್ಲಿ ನಮ್ಮ ಹ್ಯಾಪಿ ಕೇಕ್ ---

ಅಮ್ ಕಿಡಕಿ ಅದಾವು. ಕೆಬ್ಣಿಯಿಂದ್ ಮತ್ತೆ ಗಾಜಿಂದ ಕಿಡ್ಕಿ ಮಾಡಿದಾರೆ. ಇಲ್ಲಿ ಬಾಜು ಒಂದು ವೆಹಿಕಲ್ ನಿಂತಿದೆ. ಬ್ಲೂ ಕಲರ್ಲೆ ಆನಂದ್ ಅಂತ ಬರ್ದಿದಾರ್.